ಅಲ್ಲಿ ನೋಡಿ ಏಷ್ಟೋಂದ್ ಆಟ ಆಡ್ತಾ ಇದಾರೆ ಅಲ್ಲೆಲ್ಲ ಒಂತರ ಅಹ್ ಮನೆ ವರಗಿಲ್ದನೆ ಔಟ್ಸೈಡ್ ಇಲ್ದನೆ ಇನ್ಸೈಡಲ್ಲೆ ಒಂತರ ಎಗ್ಸಿಬಿಷನ್ ತರ ಕ್ರಿಯೇಟ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಲು .

ಒಂದು ನೋಡಲು ತುಂಬಾ ಚೆನಾಗಿದೆ ಆಟ ಆಡಲು ತುಂಬಾ ಮಜವಾಗಿರುತ್ತದೆ ಇಂಥ ಆಟಗಳನ್ನು ಚಿಕ್ಮಕ್ಳಿಗೆ ಕರ್ಕೊಂಡ್ ಹೊಗ್ ಆಡ್ಸಿದ್ರೆ ಅವ್ರ್ ತುಂಬಾ ಇಷ್ಟ ಪಟ್ಟು ಆಡುತ್ತಾರೆ .

ಅವರೆ ತಿರುಗುಸ್ತಿದರೆ ಅನ್ನೊ ತರ ಆಡುತಿದರೆ ತುಂಬಾ ಅವರಿಗೆ ಅದು ಕೂಡ ಒಂದು ರೈಲ್ವೆ ಟ್ರಾಕ್ ಮೇಲೆ ಹೋಡುಸ್ತಇರೊ ತರ ಇದೆ.

ಎಷ್ಟು ಮರ ಈ ಮರಗಳು ಎಷ್ಟು ಉದ್ದುದ್ದವಾಗಿದೆ ಎಷ್ಟು ದೊಡ್ಡದಾಗಿ ಕಾಣುತಿದೆ. ಆ ಮರದ ಹಿಂದೆ ಅಲ್ಲಿ ಯಾವುದೊ ಅಲ್ಲಿ ಕೆರೆನೊ ನದಿನೋ ಇರೋತರ ಕಾಣುಸ್ತಿದೆ. ನೋಡಿ ಇಲ್ಲಿ ಎಲ್ಲ ನೋಡಲು ಹಚ್ಚ ಹಸಿರಿನಿಂದ ಕೂಡಿದೆ. .

ಇದುನು ಕೂಡ ಶಿವನ ಮೂರ್ತಿಯಾಗಿದೆ ಅಕ್ಕ ಅಕ್ಕ ಪಕ್ಕ ಮಂಜುಗಡ್ಡೆ ತರ ಹಿಮಲಯವನ್ನು ಷ್ರುಷ್ಟಿಸಿ ಅದರ ಮದ್ಯ ಶಿವನನ್ನು ತುಂಬಾ ರೋಮಾಂಚನ ಷ್ರುಷ್ಟಿಸ ಶಿವನನ್ನು --

ಸೆಂಟರ್ ಯುನಿವರ್ಸಿಟಿ ಆಫ್ ದ ಕರ್ನಾಟಕ ಕಲಬುರ್ಗಿ ಅಲ್ಲಿ ವೆಲ್ಕಮ್ ಹಾರ್ಟ್ಲಿ ವೆಲ್ಕಮ್ ಟು ಅಲ್ ಅಂತ ಹಾಕಿದರೆ ಯಾಕೆ ಅಂದರೆ ಸಿಕ್ಸ್ಥ್ ಇಯರ್ ಆಫ್ ಕಾನ್ವೋಕೆಶನ್ .

ನೆರಳಿಗೋಸ್ಕರ ಅಲ್ಲಿ ಒಂದು ಚಾವಣಿ ಕೂಡ ಹಾಕಿದ್ದಾರೆ. ಅಲ್ಲಿ ಚೇರ್ಗಳು ಕೂಡ ಇದಾವೆ ಅಲ್ಲಿ ದೊಡ್ಡವರು ವಿಶ್ರಾಂತಿ ಕೂಡ ಪಡೆದು ಕೊಳ್ಳಬಹುದು.

ಅದನ್ನು ನೋಡಲು ಒಬ್ಬ ಹುಡುಗ ಹುಡುಗಿ ಕೂಡ ಪ್ರೇ ಪ್ರೇಕ್ಷಕರು ಕೂಡ ನೊಡ್ಕೊಂತ ನಿಂತುಕೊಂಡಿದ್ದಾರೆ ಅವರು ಎರೆಡು ಬ್ಯಾಗ್ ಗಳನ್ನ ಹಾಕಿದ್ದಾರೆ ಅವರು ಅದನ್ನು --

ಇದು ಒಂದು ಕಟ್ಟಡದ ಒಳಾಂಗಣ ದೃಶ್ಯವಾಗಿದೆ ಇದರಲ್ಲಿ ಎರೆಡು ಆಫ್ಟರ್ಗಳಿನ ಸೊರಿ ಒಂದು ಆಫ್ಟರ್ಗಳಿಂದ ಕೂಡಿದೆ ಅದರ ಕೆಳಗೆ ಹಚ್ಚ ಹಸಿರಿನಿಂದ ಕೂಡಿರುವಂತಹ --

ಅದರು ಮೇಲೆ ಸೂಪರ್ ಬೈಕ್ ಅನ್ನೊ ಹೆಸರು ಕೂಡ ಇದೆ ಅಲ್ಲಿ ನೋಡು ಒಂದು ಹುಡುಗ ಕುಡ ಅಲ್ಲಿ ಆಟ ಆಡತಾ ಇದನೆ ಇತರ ಆಡೊದಕ್ಕೆ ತುಂಬಾ ಚನ್ನಾಗಿ ಅನ್ಸ --

ಈ ಫನ್ ವರ್ಲ್ಡ್ನಲ್ಲಿ ಎಗಜಿಬಿಷನ್ ತಾರಾ ಕಾಣ್ತಿದೆ ಇದರಲ್ಲಿ ವಾಟರ್ ಗೇಮ್ಸ್ ಇರತವೇ ಅಡ್ವಾಂಟೇಜ್ ರತಾವೆ ಆ ಫನ್ ವರ್ಲ್ಡ್ ಅನ್ನೋ ಟೈಟಲ್ ಒಂದು ಹಾವಿನ ದೃಶವನ್ನು ಕೂಡಾ ಕಾಣ್ತಿದೆ

ಇದು ಒಂದು ಅಪಾರ್ಟ್ಮೆಂಟ್ನ ದೃಶ್ಯದ ವಿದಿ ಕಾಣುತ್ತಿದ್ದಾರೆ ಇದನ್ನು ಗೋಡೆಗೆ ಹಸಿರು ಬಣ್ಣದಿಂದ ಪೇಯಿಂಟ್ ಅನ್ನು ಮಾಡಲಾಗಿದೆ.

ಅದು ಪಕ್ಕದಲ್ಲೇ ಪಾರ್ಕನ ವ್ಯವಸ್ಥೆ ಕೂಡ ಇದೆ ಅದರ ಮುಂದೆ ಎಷ್ಟೊಂದು ವೆಹಿಕಲ್ಸ್ ಕೂಡ ಕಾಣುತ್ತಿದ್ದವೆ ಅಲ್ಲಿ ಎರೆಡು ಸ್ಕೂಟಿ ಗಳು ಎಲ್ಲರಿಗು ಕಾಣುತಿದಾವೆ ಒಂದು ವೈಟ್ ಕಲರ್ ಒಂದು ಬ್ಲಾಕ್ ಅಂಡ್ ರೆಡ್ ಪಕ್ಕದಲ್ಲೇ ಗ್ರೀನ್ ಗ್ರೀನ್ ತರ --